ಇಲ್ಲೊಂದು ಸ್ಕೂಟಿ ಸಹಾ ಇಡಲಾಗಿದೆ. ಹಾಗೆ ಅನೇಕ ಗಿಡಗಳು ಹಾಗೂ ಕಂಡು ಬರುತ್ತಾ ಇದೆ ಹಾಗೂ ಬೆಳೆದಿದೆ.

ಈ ದೃಶ್ಯದಲ್ಲಿ ಕಂಡು ಬರುವುದೇನೆಂದರೆ ಇದೊಂದು ಸೋರೆಕಾಯಿಯಾಗಿದೆ ಮತ್ತು ಅಲ್ಲಿ ಸೋರೆಕಾಯಿ ಕಾಣುತ್ತಿದೆ